ಈ ಚಿತ್ರದಲ್ಲಿ ಒಂದು ಗ್ಯಾರೇಜು ಅಲ್ಲಿ ಕಾರುಗಳು ಇದ್ದವೇ.. ಅಲ್ಲಿ ಐದು ಜನ ಪುರುಷರು ಇದ್ದಾರೆ .

ಮಹಿಳೆಗೆ ಗಿಫ್ಟ್ ಬಾಕ್ಸ್ ಅನ್ನು ಇಟ್ಟಿದರೆ ಅನೇಕತರದ ಬಲೂನ್ಗಳು ಬಲೂನ್ಗಳಿಂದ ಡೆಕೊರೇಷನ್ ಮಾಡಿದೆ.

ಈ ಚಿತ್ರದಲ್ಲಿ ಒಬ್ಬ ಹುಡುಗ ದ ಸಿಟಿ ಅದರ ಮೇಲೆ ನಿಂತಿದ್ದಾನೆ ನೋಡಲು ತುಂಬ ಜನ ಇದ್ದಾರೆ ಕಾಲಿಗೆ ಶೂ ವನ್ನು ಧರಿಸಿದ್ದಾನೆ. ಅವನು --

ಕಣ್ಣಿಗೆ ಕೂಲಿಂಗ್ ಗ್ಲಾಸ್ ಹಾಕಿದಾನೆ ಅದ್ರ ಒಳಗೆ ಒಬ್ಬ ಇಬ್ಬರು ಹುಡುಗರು ಕೂಡ ನಿಂತಿದ್ದಾರೆ .

ಇಲ್ಲಿ ಒಬ್ಬ ಹುಡುಗ ತಲೆಗೆ ಟೋಪಿಯನ್ನು ಹಾಕಿ ಕೊಂಡು ಇದ್ದಾನೆ ಅವನ ಹಿಂಗಡೆ ಒಂದು ಗಂಟೆ ಇದೆ ಮತ್ತೆ ಒಂದು ದೇವಸ್ತಾನ ಇದೆ ಅದುಕ್ಕೆ ಹೂವನ್ನು ಕೂಡ ಹಾಕಿದ್ದಾರೆ.

ಈ ಚಿತ್ರದಲ್ಲಿ ಆ ಇಬ್ಬರು ಪುರುಷರು ಇದ್ದಾರೆ. ಒಬ್ಬ ಪುರುಷ ಕಾರ್ ಅನ್ನ . ಆ ಕಾರಿನ ಎರಡು ಡೋರ್ ಗಳು ಓಪನ್ ಆಗಿದಾವೆ.

ಒಬ್ಬ ಪುರುಷ ನಡೆದುಕೊಂಡು ಹೋಗುತ್ತಿದ್ದಾನೆ. ಇನ್ನೊಬ್ಬ ಪುರುಷ ಕಾರಿನಲ್ಲಿ ಏನೋ ಕೆಲಸವನ್ನು ಮಾಡುತ್ತಿದ್ದಾನೆ. ಅಲ್ಲಿ ಒಂದು ಪಿಲ್ಲೋ ಕೂಡ ಇದೆ.

ಒಬ್ಬ ಪುರುಷ ಸೈಕಲ್ ಒಳಗಡೆ ನಿಂತಿದ್ದಾನೆ ಮತ್ತು ಇಬ್ಬರು ಪುರುಷರು ಕೆಳಗಡೆ ಕೂತಿದಾರೆ.

ಈ ಚಿತ್ರದಲ್ಲಿ ಹುಟ್ಟುವ ಹುಡುಗ ನಿಂತಿದ್ದಾನೆ ಅವನು ನೋಡಲು ತುಂಬ ಚೆನ್ನಾಗಿದ್ದಾನೆ ಅವನ ಕಾಲಿಗೆ ಸುವರ್ಣ ಧರಿಸಿದ್ದಾನೆ ಅಹ್ ಕೈಗೆ ವಾಚ್ ಅನ್ನ ಕಟ್ಟಿದ್ದಾನೆ ಮತ್ತು ಗ್ಲುಸ್ ಗ್ಲಾಸ್ಸನ್ನ ಹಾಕಿಕೊಂಡಿದ್ದಾನೆ.

ಈ ಚಿತ್ರದಲ್ಲಿ ಬ್ಯಾಂಕ್ ಒಳಗೆ ಜನಗಳು ನಿಂತಿದ್ದಾರೆ.

ಅದರ ಪಕ್ಕದಲ್ಲಿ ಕೂಡ ಅಂಗಡಿಗಳು ಇದ್ದಾವೆ.

ಅವನ ತಲೆಯನ್ನು ಬೋಳಿ ಸಿಕೊಂಡಿದ್ದಾನೆನಿಂತುಕೊಂಡಿದ್ದಾನೆಅಲ್ಲಿ ಎರಡು ಕುರ್ಚಿ ಕೂಡ ಇದೆ . ಅಲ್ಲಿ ಎರಡು ಅಲ್ಲಿ ಟಿ_ವಿ ಯನ್ನು ನೋಡುತಿದ್ದಾರೆ.ಒಬ್ಬ ಪುರುಷ .

ನಾ ಇನ್ನೂ ಕೆಲವರು ಮೆಟ್ಟಳನ್ನು ಹತ್ತಿ ಹೋಗುತ್ತಿದ್ದಾರೆ ಮತ್ತು ತುಂಬಾ ಜನರು ಸೇಲ್ಫಿ ಯನ್ನು ತೆಗೆದುಕೊಳ್ಳುತಿದ್ದಾರೆ ಫೋಟೋನ ಕೂಡ ತೆಗೆದುಕೊಳ್ಳು--